ತುಂಬಾ ದೊಡ್ಡದಾದ ಕುರ್ಚಿಯ ರೀತಿಯಲ್ಲಿರುವ ಸುತ್ತಲು ಬಸ್ಸಿನಿಂದ ಕೂಡಿದೆ ಇಬ್ಬರು ವ್ಯಕ್ತಿಗಳ ಇಬ್ಬರು ವ್ಯಕ್ತಿಗಳು ಕೂಡ ಇದ್ದಾರೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಜನಗಳಿಂದ--

ಕೆಲವು ವ್ಯಕ್ತಿಗಳು ಕೂಡ ಕುಳಿತಿದ್ದಾರೆ ಫೋಟೋಶೂಟ್ ಮಾಡುತ್ತಿದ್ದಾರೆ ನೋಡಲು ತುಂಬಾ ಚೆನ್ನಾಗಿದೆ ಸೆಲ್ಫಿ ಕೂಡ ಇದೊಂದು ಜಿಮ್ ಶಾಲೆ ಆಗಿದೆ ನೋಡಲು ತುಂಬಾ ದೊಡ್ಡದಾಗಿ ಶಾಲೆಯಾಗಿದೆ.

ಫೋಟೋ ಶೂಟ್ ಅನ್ನು ಮಾಡಿಕೊಳ್ಳುತ್ತಿದ್ದಾಳೆ ಮಾಡಿ ಕೊಲ್ಲುತಾ ಇದಾಳೆ. ಸುತ್ತಲೂ ಇದರಿಂದ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದಾಳೆ ಇಲ್ಲೊಬಲು

ತುಂಬಾ ದೊಡ್ಡದಾದ ಬುದ್ಧನಾಗಿದೆ ಬುದ್ಧನ ವಿಗ್ರಹವಾಗಿದೆ ನೋಡಲು ತುಂಬಾ ಚೆನ್ನಾಗಿದ್ದು ಬರುವ ವಯಸ್ಸಾದ ವ್ಯಕ್ತಿಗಳು ಕೂಡ --